ಕುರಿಗಳಿಂದ ನಾನಾ ಉಪಯೋಗ ಅವುನ್ನ ಬೆಳೆಸುವುದರಿನ್ ಅವುನ್ನ ಸಾಕುವುದರಿಂದ ನಮಿಗೆ --

ಮನೇಲೇ ತುಳಸಿ ಕಷಾಯ ಆತರ ಜ್ವರ ಬಂದಾಗ ಬೇದಿ ಆದಾಗ ಮನೆಯಲ್ಲಿ ಮಾಡ್ತಿದ್ರು ಆ ತರ ಇವಾಗ ಇಲ್ಲಾ ಎಲ್ಲಾರು --

ನಾಯಿಗಳು ಮನೆಯಲ್ಲಿ ದನಗಳು ಕರುಗಳು ಬಂದ್ಬಿಡ್ತಾವೆ ಒಳಗಡೆ ಅಂತ ಹೇಳಿ ಬಂದೋಬಸ್ತ್ ಆಗಿ ಕಬ್ಬಿಣದ ಗೇಟ್ ಗಳನ್ನೂ ಮಾಡುತ್ತಾರೆ--

ರೋಗ ಬರ್ತಾವ ಎಲ್ಲಿದ್ರೂ ನೀಟ್ ಕಾಪಾಡ್ಬೇಕಂತ ಹೇಳ್ತಿವ್ ನಾವು ಆದ್ರೂ ಒಬ್ಬೊಬ್ರು ಕೇಳ್--

ಕುತ್ಕೊಂತವ ಬೀಳ್ತಿರ್ತಾವ ಏಳ್ತಿರ್ತಾವ ಆದ್ರೆ ಕುತ್ಕೊಂಡ್ ಊಟ ಮಾಡಿದ್ರೆ ಎಲ್ಲಾ ರೀ--

ನಮಿಗೆ ಏನಂತ ಅಂದ್ರೆ ಚನಾಗಿ ಕಾಣ್ತಾತ್ತೆ ನೋಡೋರಿಗೆ ಚನ್ನಾಗಿರ್ತತ್ತೆ ಹುಡುಗುರು ಕೂಡ ಎಷ್ಟು ಚನಾಗಿದಾವೆ ಅಂತೇ ಗಿಡಗಳು ಅಮ್ಮ ಆಸ್ಪ

ಹೋಗೋದೇನು ಒಳ್ಳೇದ್ ರೀ ಇವಾಗ ಮನೇಲೆ ಇರ್ತಾರೆ ಕೆಲಸ ಮಾಡವರು ಇರ್ತಾರೆ ಕೆಲಸ ಮಾಡ್ಲಿಲ್ದವರು ಇರ್ತಾರೆ ಒಬ್ಬೊಬ್ರು ಏನ್ ಮಾಡ್ತಾರೆ--

ನಿಧಾನವಕ್ಕಾಗಿ ಮಾಡ್ಬೇಕು ಅದ್ರಲ್ಲಿದ್ದು ಅಷ್ಟೇ ಇದ್ ಐತೆಇದ್ ಐತೆ ಜಾಸ್ತಿ ಮಾಡ್ಬಾರ್ದು ಎಷ್ಟ್ ಮಾಡಬೇಕೋ ಅಷ್ಟ್--